ಇಲ್ಲಿ ನಾವು ಚರ್ಚನ್ನ ನೋಡ್ತಾ ಇದ್ದೇವೆ. ಚರ್ಚ್ನ ಪ್ರವೇಶ ದ್ವಾರದಲ್ಲಿ ಒಬ್ಬ ಅಜ್ಜಿ ಒಬ್ಬರು ಬರುತ್ತಿರುವುದನ್ನು ನೋಡುತ್ತಿದ್ದೇವೆ.

ಇಲ್ಲಿ ನಾವು ಪಾರ್ಕನ ಒಳ ಭಾಗವನ್ನು ನೋಡುತ್ತಿದ್ದೇವೆ ಪಾರ್ಕ ನಲ್ಲಿ ಕುಟಿಲದ ರಿತಿ ಒಂದು ಮಾಡಿದ್ದಾರೆ ಅಂದರೆ ಮಳೆ ಬಿಸಿಲಿಗೆ ರಕ್ಷಣೆಯನ್ನು ಜನರು ಪಡೆಯಲಿ ಎಂದು ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿರುವುದನ್ನ ನಾವು ನೊಡ್ತಿದ್ವಿ .

ಎನ್.ಸಿ.ಸಿ ಗ್ರೂಪ್ ಹೆಡ್‌ಕ್ವಾಟರ್ ಅಂತ ಬೋರ್ಡ್ ಕಾಣ್ತಾ ಇದೆ ಬಳ್ಳಾರಿದು ಹಾಗೆ ಪಕ್ಕದಲ್ಲಿ ನೇಷನ್ ಕ್ರೆಡಿಟ್ ಫೈವ್ ಅಂತ ಕಾಣ್ತಾ ಇದೆ ಥರ್ಟಿಫೊರ ಕರ್ನಾಟಕ ಬ್ಯಾಚ ಅಂತ ಬಳ್ಳಾರಿ ಅಂತ ಹಾಕಿದ್ದಾರೆ .